ಹಾಯ್ ಫ್ರೆಂಡ್ಸ್ ಈ ಪಿಚ್ಚರಲ್ಲಿ ನಾವು ಒಂದು ದೇವಸ್ಥಾನವನ್ನು ನಾವು ನೋಡ್ತಾ ಇದ್ದೀವಿ ಈ ದೇವಸ್ಥಾನ ಎಲ್ಲಿ ಕಾಣಬರುತ್ತೆ ಅಂದರೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಇರೋ ಬಿಜಾಪುರ್ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತೆ.

ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ದೇವಸ್ಥಾನ ಎಷ್ಟು ಶಾಂತವಾಗಿದೆ ಇತರ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಒಳ್ಳೆ --

ಹಾಯ್ ಫ್ರೆಂಡ್ಸ್ ಇ ಪಿಚರ್ನಲ್ಲಿ ನೀವು ಒಂದು ಪಾರಕ್ ಅಂದ್ರೆ ಒಂದು ಮ್ಯೂಸಿಯಂನಲ್ಲಿ ಇರುವ್ ಒಂದು ಕುದರೆಗಳ ಕೆತ್ತನೆಯನ್ನೂ ನೋಡಬಹುದು. ನೋಡಿ ಫ್ರೆಂಡ್ಸ್ ಎಸ್ಟು ಚೆನ್ನಾಗಿ ಆ ಕುದರೆನ್ ಎಷ್ಟು ಚೆನ್ನಾಗಿ ಜೀವಂತವಾಗಿ ಆಯ್ತೇನೋ ಅನ್ನೋಷ್ಟು ಚೆನ್ನಾಗಿ ಆ ಕೆತ್ತನೆಯನ್ನು ಅಲ್ಲಿನ ಜನ ಮಾಡಿದ್ದಾರೆ.

ಇದರಲ್ಲಿ ಆಡೋದರಿಂದ ಮಕ್ಕಳಿಗೆ ಸೇಫ್ಟಿ ಕೂಡ ಇರುತ್ತೆ ಮನಸ್ಸಿಗೆ ಖುಷಿ ಕೂಡ ಆಗ್ತಿರುತ್ತೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಫ್ರೆಂಡ್ಸ್ ಇಂಥ ಜಾಗಗಳಿಗೆ.

ಮಾನವ ಎಷ್ಟು ಬುದ್ಧಿವಂತ ನೋಡಿ ಫ್ರೆಂಡ್ ಅವನ ಸುತ್ತಮುತ್ತ ಗಿಡ ಮರ ಹಸಿರು ಪರಿಸರ ತುಂಬಾ ಚೆನ್ನಾಗಿದೆ ಇದು ನಮ್ಮ ಕರ್ನಾಟಕ ಸ್ಟೇಟ್ ಅಲ್ಲಿರೋ ಬಿಜಾಪುರಲ್ಲಿ ನಿಮಗೆ ಸಿಗುತ್ತೆ.

ಹಾಯ್ ಫ್ರೆಂಡ್ಸ್ ಈ ಪಿಚ್ಚರ್ ನಲ್ಲಿ ಒಂದು ಪಾರ್ಕ್ ನ ನೋಡ್ತೀರ ಆ ಪಾರ್ಕ್ ನಲ್ಲಿ ಮಕ್ಳು ಆಟ ಆಡ್ತಿದ್ದಾರೆ ಸುತ್ತಮುತ್ತ ಗಿಡ ಮರ ಎಲ್ಲಾ ಕಾಣ್ತಾ ಇದೆ.